ಸ್ಕೈ ಎಲ್ಲ ತುಂಬಾನೇ ಆ ಕಾಫಿ ಕಾಫಿ ಟೈಪ್ ಕಾಣ್ತಾ ಇದೆ ಮತ್ತೆ ಸೈಡೆಲ್ಲ ಮೌಟೆನ್ಸ್ ಕಾಣ್ತಾ ಇದೆ ಆ ಮೌಟೆನ್ಸ್ ಎಲ್ಲಾ ತುಂಬಾನೇ ಗ್ರೀನ್ ಆಗಿ ಕಾಣ್ತಾ ಇದೆ ಮತ್ತೆ ಇಲ್ಲೊಂದು ಟ್ರೀ ಇದೆ.

ಇಲ್ಲಿ ಸ್ಕೈ ತುಂಬಾನೇ ಬ್ಲೂವಾಗೆ ಕಾಣ್ತಾಯಿದೆ ಮತ್ತೆ ಇಲ್ಲಿ ಒಂದು ಪಾಂಡ್ ಇದೆ ಆ ಪಾಂಡ್ ಮೇಲೆ ಬ್ರಿಜ್ ಕಟ್ಟಿದ್ದಾರೆ ಮತ್ತೆ ಸೈಡ್ ಎಲ್ಲಾ ಫುಲ್ ಗ್ರಿನರಿಯಾಗಿ ಕಾಣ್ತಾ ಇದೆ.